ಒಂದು ದೊಡ್ಡ ಬಿಲ್ಡಿಂಗ್ ಐತೆ ಅದರ ಮುಂದಗಡೆ ಒಂದು ಅದ್ ಕಿಂತ ಸ್ವಲ್ಪ ಚಿಕ್ಕದು ಬಿಲ್ಡಿಂಗ್ ಕಾಣ್ತೈತೆ ಆಮೇಲೆ ಮೂರು ಟವರ್ ಕಂಬಗಳ್ ಹಾಕವ್ರೆ ಅದ್ರ್ ಮುಂದ್ ಗುಟ್ಟೆ --

ಆಮೇಲೆ ಒಂದು ದೊಡ್ಡು ರೋಡ್ ಅಯ್ತೆ ಈಚೆ ಒಂದು ಕಾಂಪೌಂಡ್ ಹಾಕೋರೇ ಹಾಕಿಸವರೇ ಹಾಗೆ ಬೆಳಗ್ಗೆ ಎದ್ದು ಅದು ಓಪನ್ ಆಗೈತೆ.

ಒಂದು ಬಿಳಿದ ಗೇಟ್ ಅಯ್ತೆ ಗೇಟಲ್ಲಿ ನೋ ಪಾರ್ಕಿಂಗ್ ಅಂತ ಬರೆದಿದ್ದಾರೆ ಆಮೇಲೆ ಚರ್ಚ್ ಸಿಂಬಲ್ ಆಕೋರೆ ಒಳಗಡೆ ಒಂದು ಚರ್ಚ್ ಐತೆ ಆಮೇಲೆ ಸುತ್ತಮುತ್ತ ಗಿಡಗಳ ವೇ.

ಎರಡು ಆಟೋ ನಿಂತದೇ ಅದರ ಮುಂದ್ ಗುಟೆ ಒಂದು ಎಲ್ಲೋ ಕಲರ್ ಆಟೋ ಐತೆ ಅದರ ಜುಂಗು ಅದ್ರ ಹಿಂದ್ ಗುಟೆ ಒಂದು ದೊಡ್ಡ್ ಮನೆ ಐತೆ.

ಒಂದು ದೊಡ್ಡ ಬಂಡೆ ಕಾಲಲ್ಲಿ ಕಟ್ಟಿದ್ದಾರೆ ಚಿಕ್ಕು ಹೋಲು ಕಾಣ್ತಾ ಇದೆ ಅದರ ಸುತ್ತ ಮರಗಳು ಇದೆ ಇತರ ಒಂದು ಹಸಿರು ಕಾಣ್ತಾ ಇದೆ ಗಿಡ ನಿಟ್ಟವ್ರೆ.

ಬಂಡೆ ಕಲ್ಲು ಹಾಕೋರೆ ಆಮೇಲೆ ಒಂದು ಬೋರ್ಡ್ ಹಾಕೋರೆ ಸುತ್ತ ಹಸಿರುಗಳು ಬೆಳ್ದೈತೆ ಆಮೇಲೆ ಸುತ್ತಮುತ್ತ ಮರಗಳಿವೆ ದೊಡ್ಡದೊಂದು ತೆಂಗಿನ ಮರ ಆಯ್ತೆ

ಅದರ ಒಳಗಡೆ ಒಂದು ದೊಡ್ಡ ದೊಡ್ಡ ಮರಗಳಿವೆ ಈ ಕಡೆ ಒಂದು ದೊಡ್ಡ ಬಿಲ್ಡಿಂಗ್ ಐತೆ ಆ ಕಡೆ ಒಂದು ದೊಡ್ಡಮರೆ ಮರ ಮನೆ ಐತೆ .

ದೊಡ್ಡ್ ಹೈವೇ ರೋಡ್ ಅಲ್ಲಿ ಕಲ್ ಕಲರಲ್ಲಿ ಬರ್ದೋರೆ ಕಾಣ್ತಿಲ್ಲ ಕರೆಕ್ಟಾಗಿ ಅದು ಒಂತರ ಸ್ಕೂಲ್ ತರ ಕಾಣ್ತಾ ಇದೆ ಮುಂದಗಡೆ ಒಂದು ಕಾಂಪೌಂಡ್ ಐತೆ ಸುತ್ತ ಮುತ್ತ ಮರಗಳ್ ಐತೆ ಅದು ಅಲ್ಲೊಂದ್ ನೀಲಿದು ತರ ಮನೆ ಐತೆ.

ಅದಕ್ಕೆ ಕಾಫಿ ಕಲರ್ ಬಣ್ಣ ಹೊಡೆದಿದ್ದಾರೆ ನೀಲಿದು ಗೇಟ್ ಅಯ್ತೆ ಆ ಗೇಟ್ ಓಪನ್ ಆಗೈತೆ ಮತ್ತೆ ಒಂದು ನೀಲಿ ಕಲರ್ ಡೋರ್ ಹಾಕಿದ್ದಾರೆ ಡೋರ್ ಪಕ್ಕ ಕಿಟಕಿಗಳು ಇದ್ದಾವೆ.

ಅದ್ರಂಗ ಒಳಗೆ ಹೋದ್ರೆ ಒಂದು ಹಸ್ರು ಗಿಡಗಳು ಬೆಳ್ಸೋವ್ರೆ ಅದರ ಒಳಗಡೆ ಒಂದು ದೊಡ್ಡ ಬಿಲ್ಡಿಂಗ್ ಐತೆ ನೀಲಿ ಟ್ಯಾಂಕಿ ಕಟ್ಸವ್ರೆ ಅದರ ಕೆಳಗಡೆ ಏನು ಬೋರ್ಡು ಹಾಕ್ತವರೇ ಕಾಣ್ತಾ ಇಲ್ಲ ಪಕ್ಕದಲ್ಲಿ ಬಿಳಿ ಮನೆ.

ಇದು ಸರ್ವಿಸ್ ಅಂತ ಕಾಣಿಸ್ತಾ ಇದೆ ಅಲ್ಲೊಂದು ಕೆಂಪು ಕಾರು ನಿಂತಿದೆ ಇನ್ನೊಂದು ಬಿಳಿ ಕಾರು ಹೋಗ್ತಾ ಐತೆ.